ಜಾಗವು ನೋಡಲಿಕ್ಕೆ ಒಂದು ಮೈದಾನದಂತೆ ಕಾಣುತಿತ್ತು ಈ ಇಲ್ಲಿನಾನೆಲವು ಪೂರ್ತಿ ಹಚ್ಚ ಹಸಿರಿನಿಂದ ಕೂಡಿದೆ ಹಾಗೂ ಸುತ್ತ ಮುತ್ತಲು ಆ ತೆಂಗಿನ ಮರವನ್ನು ನಾವು ನೋಡಬಹುದು.

ಇಲ್ಲಿ ಕೆಂಪು ಮತ್ತು ನೀಲಿ ಬಣ್ಣದ ಬಲ್ಪು ಅನ್ನು ಬಳಸಿ ಕೊಂಡು ಅಲಂಕಾರವನ್ನು ಮಾಡಲಾಗಿದೆ ಎಂಬುದು ಈ ಚಿತ್ರದಲ್ಲಿ ಕಾಣುತ್ತಿದೆ.

ಇಲ್ಲಿ ನಾವು ಒಂದು ಸುಂದರಕರವಾದ ಒಂದು ದೇವಾಲಯವನ್ನು ಕಾಣಬವುದು ಈ ದೇವಾಲಯವು ನೋಡಲಿಕೆ ತುಂಬ ವಿಶೇಷ ವಾಗಿದ್ದು ಆಗೇ ಇದು ಜಗಣಾಚಾರ್ಯ ಕಟ್ಟಡ ಎಂದು ಕಾಣುತ್ತದೆ.

ಸೈಕಲ್ಗಳಿಂದ ನಾವು ನಮ್ಮ ದೇಹವನ್ನು ದಂಡಿಸಬಹುದು ಇಲ್ಲಿ ಯಾವುದೇ ಜನಗಳ ಆಹ್ ಜನಗಲಿಲ್ಲ ಜನಗಲಿಲ್ಲದ ಪ್ರದೇಶ.

ಈ ಚಿತ್ರದಲ್ಲಿ ನಾವು ಮೋರ್ ಅನ್ನು ಕಾಣುತ್ತೇವೆ. ಈ ಮೊರ್ ಅನ್ನು ದಿನನಿತ್ಯದ ಎಲ್ಲಾ ವಸ್ತುಗಳನ್ನು ಒಳಗೊಂಡಿದ್ದು--

ಈ ಸೀಟು ನೋಡಲು ಆ ಕೆಂಪು ಬಣ್ಣದಿಂದ ಕೂಡಿದ್ದು ಆಹ್ ಹಾಗೆ ಹಿಂದೆಗಡೆ ಕೆಲವಾರು ಸಾಮಗ್ರಿಗಳು ಇವೆ.

ಈ ಚಿತ್ರದಲ್ಲಿ ನಾವು ಒಬ್ಬ ಮಹಿಳೆಯ ಪೋಸ್ಟರ್ ಅನ್ನು ನಾವು ನೋಡಬಹುದು ಇದು ಸಹ ಒಂದು ಜಿಮ್ ಆದರೆ ಇದು ಮಹಿಳೆಯರ ಜಿಮ್ ಎಂದು ಕರಿಯಲ್ಪಡುತಿದೆ.

ಅಚ್ಚ ಕನ್ನಡದಲ್ಲಿ ಹೇಳುಹುದಾದರೆ ಜಿಮ್ ಗೆ ಗರಡಿ ಮನೆ ಎಂದು ಕರಿಯುತ್ತಾರೆ ಹಾಗೆ ಸುತ್ತಮುತ್ತಲು ತಮ್ಮ ದೇಹವನ್ನು ದಂಡಿಸಲು ಬೇಕಾದಂತ ಸಾಮಗ್ರಿಗಳ್ಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಹಸಿರು ಬಣ್ಣದಿಂದ ಕೂಡಿರುವಂತಹ ಒಂದು ಫ್ಲೋರ್ ಅನ್ನು ಕಾಣಬಹುದು ಹಾಗೆ ಒಂದು ಗೋಡೆಯ ಮೇಲೆ ಒಬ್ಬ ಜಿಮ್ ಪಟುವಿನ --